ಜನಗಳು ತೊಕೊಂತ್ತಾ ಇದ್ದಾರೆ ಮತ್ತೆ ಏನ್ ಇಲ್ಲಾ ಈವ್ ಕ್ಷೇತ್ರದಲ್ಲಿ.

ಇಲ್ಲಿ ಒಂದು ಮನೆ ಆಗುತ್ತಾ ಇದೆ ಕಾಲಂ ಹಾಕಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ ಕಟ್ಟುತ್ತಾ ಇದ್ದಾರೆ ಇಟ್ಟಿಗೆಯಿಂದ ಇಟಿಂಗೆಗಳು ಅಹ್ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಮತ್ತೆ ಅರ್ಧ ಗಾಡಿ ಕಟ್ಟಿದ್ದಾರೆ ಇಟಿಂಗೆಗಳು ಇತ್ರ ಅಹ್.